ನನ್ನ ತಮ್ಮನನ್ನು ಬಿಡಲೆಂದು ಏರ್ಪೋರ್ಟ್ ಗೆ ಹೋಗಿದ್ದೆ ಏರ್ಪೋರ್ಟ್ ನನ್ನ ಕಣ್ಣಿನಲ್ಲಿ ಕಂಡುಬಂದದ್ದು.

ಪಾಸ್ ಪೋರ್ಟ್ ಮಾಡಿಸಲೆಂದು ಪಾಸ್ ಪೋರ್ಟ್ ಅಂಬಾಸೆಡರ್ ಆಫೀಸ್ ಇಗೆ ಹೋಗಿದ್ದಾಗ ನನ್ನ ನನಿಗೆ ತುಂಬಾ ಸುಸ್ತು ಆಗಿತ್ತು.

ಬರ ಮಾಡಿಕೊಂಡು ನಾ ನನ್ ನಾನು ಬಂದ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿಕೊಟ್ಟರು ಸಿಹಿ ಹಂಚಿ ಸಂತೋಷ ಪಟ್ಟರು.

ನಾನು ಅಂದು ಕೊಂಡಿದ್ದೆ ಆದರೆ ಮೊದಲು ಮೊದಲು ಯಾರು ಬಂದಿರ್ಲಿಲ್ಲ ಚೇರು ಗಳು ಎಲ್ಲ ಖಾಲಿ ಖಾಲಿಗಳು ಆಗಿದ್ದವು.

ಆಗ್ ಅಷ್ಟೇ ಆ ಕಾರ್ಯಕ್ರಮವನ್ನು ಮುಗಿಸಿ ಖಾಲಿ ಮಾಡಿದ್ದ ಸ್ಟೇಜ್ ಇದು ಆಗಿತ್ತು ಅದನ್ನು ನೋಡುತ್ತಾ ಸುಮ್ಮನೆ ನಾನು ನನ್ನ ಲೋಕದಲ್ಲಿ ಮುಳುಗಿದ್ದೆ.